ಇವಾಗ್ ಬೆಲ್ಲ ಈಗ ಕಬ್ಬು ಇನ್ನ ಯಾವ್ stage ಅಲ್ಲಿದೆ ಇನ್ನೇನ್ ಬೆಲ್ಲ ಮಾಡ್ತಿರ ಮಾಡ್ತಾ

ಅದ್ ಬಂದ್ ಬಿಟ್ಟು ಇಲ್ಲ January month ಇಲ್ಲ February month ಅಲ್ಲೇ ಇದು ಕಬ್ಬ್ ಕಡ್ಯೋದ್.

ಎಲ್ಲ January ಸಂಕ್ರಾಂತಿ ಹಬ್ಬ ಮುಗಿದ್ ಮೇಲೇನೆ ಎಲ್ರುನು ಕಬ್ ಕಡ್ಯಕೆ start ಮಾಡೋದು. ಓ ಹೌದ್ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಕಬ್ಬೆಲ್ಲ ಅದಕ್ಕೆಲ್ಲ ಸಂಕ್ರಾಂತಿ ಹಬ್ಬಕ್ಕೆಲ್ಲ ತಗೊಂಡ್ ಬರೋದು. ಹ ಎಲ್ಲ ಅದು ಸಂಕ್ರಾಂತಿ ಹಬ್ಬ ಮುಗದ್ ಮೇಲೇನೆ ಎಲ್ರು start ಮಾಡೋದು.

ನೋಡ್ಕೊಂತರಲ್ವ ಯಾಕಂದ್ರೆ ಇವಾಗ December, January month ಅಲ್ಲಿ heavy ಚಳಿ ಇರುತ್ತೆ.

ಅದು ಬೇರೆ ಇವಾಗ . actually ಹೇಳ್ಬೇಕ್ ಅಂದ್ರೆ

ಬೆಲ್ಲನ್ನು ಅಷ್ಟೊಂದ್ ಬೆಳ್ಳಗ್ ಆಗಲ್ಲ cold ಇದ್ರೆ ಜಾಸ್ತಿ.

ಆ January month ಅಲ್ಲಿ ಬೇರೆ ಜಡಿಗಳ್ ಇಡ್ಕೊನ್ ಬಿಡ್ತವೆ ಜಡಿಗಳ್ ಜಾಸ್ತಿ ಇರುತ್ತೆ.

ಇದು ಅಂತ ಹೇಳ್ ಬಿಟ್ಟು ಜಡಿ ಜಾಸ್ತಿ ಇರುತ್ತೆ ನೀರು ಹರ್ದು ಬೇರೆ ಅದು ಕಬ್ಬು ನೆನಿಬಾರ್ದು.

ನೆಂದ್ರು ನು ಅದ್ ನೆಂದ್ರು ನು ಏನಾಗಲ್ಲ ಒಂದೊಂದ್ ಸಲಿ.

but ಮಳೆ ಬಂದು ಏನಾದ್ರು ಸ್ವಲ್ಪ ಏನಾದ್ರು ಆದ್ರೆ.

ಕಬ್ಬು ಅದು cut ಮಾಡಿ machine ಗಿಟ್ಟು ಆಮೇಲ್ ಹಾಲ್ನ

ನೀನ್ ಯಾವದೇ ತರ ready ಮಾಡಕ್ ಹೊದ್ರುನು ನೀನ್ ಬೆಲ್ಲ ಅದ್ರಲ್ ನಿಲ್ಲಲ್ಲ

ಯಾವಾಗ ಕಟಾವ್ ಮಾಡಕ್ time ಬರುತ್ತೋ ಏನೋ January ಅಲ್ಲಿ February ಅಲ್ಲಿ.

ಹಾಗಾದ್ರೆ ಮಳೆ ಬಂದ್ರೆ ಅದನ್ನ ನೀವ್ ಅಕಸ್ಮಾತ್ ಕಬ್ಬು ಬಂದಿದ್ರು ಕೂಡ ಕಟಾವ್ ಮಾಡಲ್ಲ ಆ time ಅಲ್ಲಿ . ಹ ಮಾಡಲ್ಲ ಮಳೆ ಬಂದ್ರೆ ಮಾಡಲ್ಲ.

ಮಳೆ ಯಾವಾಗ್ ಇರಲ್ವೋ ಅಕಸ್ಮಾತ್ಮ ಮಳೆ ಕಬ್ಬು ಬಂದಿರುತ್ತೆ ಆ time ಗೇನು January ಇನ್ನು ಒಂದು twenty January Third week ಏನು ಕಬ್ಬು ಬೆಳೆ ಬಂದಿರುತ್ತೆ.

but ನೀವು ಮಳೆ ಬಾರೋ ಕಾರಣ ದಿಂದ ಮಾಡಲ್ಲ.

problem ಆಗಲ್ಲ ಇನ್ನು ಬಲ್ತೊಗೋದು ಇನ್ನು ಅದು ಮತ್ತೆ ಕೆಲಸಕ್ಕೆ ಬರ್ದೇ ಇರೋದು ಬೆಲ್ಲ ಮಾಡ್ದೆ ಇರೋ ರೀತಿ ಆಗೋದು. ಬಟ್ ಏನಂದ್ರೆ ಆ time ಅಲ್ ಮಳೆ ಬಂದಾಗ stop ಮಾಡ್ ಬಿಡ್ತಿವಿ.

ಮತ್ತೆ ಬಿಸ್ಲು ಬಿಸ್ಲ್ ಹೊಡೆಯೋ ತನಕ stop ಮಾಡ್ ಬಿಡ್ತಿವಿ ಬಿಸ್ಲ್ ಹೊಡೆದ್ ಮೇಲೆ start ಮಾಡೋದು ಮತ್ತೆ ಕಬ್ಬ್ ಹೊಡೆದ್ ಮಾಡಕೆ. ಅಕಸ್ಮಾತ್ one week fifteen days ಬರಿ ಜಡಿ

ಆ ತರ ಹಿಡ್ಕೋಬಿಟ್ರೆ ನಿಲ್ಸ್ಬೀದಡ್ ಅಷ್ಟೆ ಎನ್ ಮಾಡಕ್ ಆಗಲ್ಲ , ಯಾಕಂದ್ರೆ ನಮ್ಗ್ ಬೇಕಾಗಿರೋದ್ ಒಂದ್ days ಎರಡ್ days late ಆದ್ರು ಪರವಾಗಿಲ್ಲ ನಮ್ಗ್ ಇದು ಏನು ಬರೋ ಬೆಳೆ ಅಂದ್ರೆ ಬರೋ Product ನಮ್ಗೆ .

ಸುಮ್ನೆ ಮುಗಿಬೇಕ್ ನಮ್ಮಗೆ ಮಳೆ ಬಂದಿಲ್ಲ

ಸುಮ್ನೆ ಕೀಟೋದ್ರೆ ಅಡುಗೆ ಕೀಟೋದ್ರೆ ಎನ್ನಿಕ್ use ಆಗುತ್ತೆ .

ಒಂದ್ ಎರಡ್ ರೂಪಾಯಿ ಮೂರ್ ರೂಪಾಯಿ ಸಿಗುತ್ತೆ ಅಂತ ಹೇಳಿ ತಾನೆ ನಾವು ಕಷ್ಟ ಪಡೋದು.

ಹ್ಮ್ಮ್ so ಅದ್ಕೊಸ್ಕರ ನಾವ್ ಮಾಡಕ್ ಹೋಗಲ್ಲ ಅದನ್ನ.

ಇವಾಗ ನಮ್ಗೆನಾದ್ರು ಬೆಳೆ ಬೇಕಂದ್ರೆ ನಿಮ್ ತೋಟದತ್ರ ಬಂದ್ ತಗೊಂಡ್ ಬೋದ . ಹ್ಮ್ ತಗೊನ್ ಬೋದು ಬಂದು ಬೇಕಂದ್ರೆ ಯಾರ್ ಬೇಕಂದ್ರೂ ಬಂದ್ ತಗೊಂಡ್ ಹೋಗ್ಬೋದು.

ಹ ಎಲ್ಲ almost ಎಲ್ಲ one Natural ಅಷ್ಟೊಂದ್ Chemical ಏನು Mix ಮಾಡಕ್ ಹೋಗೋಲ್ಲ ನಾವು. ಅದೇ ಅದೇ ನಾವ್ ಅಲ್ಲಿ ಅಂಗಡಿ ಯಲ್ಲಿ ತಗೊಂಡ್ರೆ white ನಾವ್ ಏನು

ಜನರ್ ಏನ್ ಮಾಡ್ತಾರಂದ್ರೆ ಇದು Quantity ನೋಡೋಲ್ಲ Quality ನೋಡಕ್ ಹೋಗ್ತಾರೆ ಇದು ಬೆಳ್ಳಗ್ ಇರೋದ್ ನೋಡ್ತಾರೆ ಬೆಲ್ಲನ.

ಬೆಳ್ಳಗ್ ಇದ್ರೆ ಸಾಕ್ Super ಆಗಿದೆ ಅನ್ಕೊಂತಾರೆ but ಅದೆಲ್ಲ.

ಅದೆ ನಾವೆಲ್ಲಾ ಜನರೆಲ್ಲ ಇ ರೀತಿ ಮಾಡ್ಕೊಂಡ್ ಬಿಟ್ ಅದಕ್ಕ್ Chemical ಎಲ್ಲ Mix ಮಾಡಿ ಬೆಳ್ಳಗ್ ಮಾಡಿರ್ತಾರೆ.

but ನಾವು ಕಪ್ಪಗ್ ಇದೀನಿ ಅಂತ ಹೇಳಿ ಇದು Natural ಅಂತ ಹೇಳಿ ಜನ್ರಗ್ ಗೊತ್ತಿರಲ್ಲ. ಹ ಗೊತ್ತಿರಲ್ಲ ಅದು ಇದೆ Natural ಅಂತ.

ಹಾ ಇದ್ರಿಂದ ಎಷ್ಟು ಆರೋಗ್ಯಕ್ ಉಪಯೋಗ ಅಂತ ಜನ್ರ್ಗ್ ಗೊತ್ತಿಲ್ಲ ಬೆಳ್ಳಗ್ ಇರೋದು ಅಪ್ಪ ಇದ್ ಎಷ್ಟ್ ಚೆನ್ನಾಗಿದೆ. ಅ ಬೆಳ್ಳಗ್ ಆಗೋದಕ್ಕೆ ಏನೇನ್ ಹಾಕಿರ್ತಾರೆ ಅವ್ರು ಅನ್ನೋದ್ ಜನ್ರ್ ಅದ್ರ

ತಿಳ್ಕೊಕ್ ಹೋಗೋಲ್ಲ ಅವ್ರಗ್ ಏನು

ಆ ಬರ್ತಿವಿ ಊರ್ ಕಡೆ ಬಂದಾಗ. ಹಾ ಬನ್ನಿ. ಹ ಬೆಲ್ಲ ನೋಡ್ಕೊಂಡು ನಿಮ್ ಬೆಳೆ ಎಲ್ಲ ನೋಡ್ಕೊಂಡು ನೀವ್ ಬನ್ನಿ ನಮ್ ಕಡೆ ಟಮೊಟೊ

ನಾವು ಇದು ಏನು ಪೂರ್ಣಿಮೆ ಅಂತಾರ್ ನೋಡಿ ಸಾಮಂತಿಗೆ ಹೂ ದು.

ಇನ್ನ roses ಒಂತು ಬಾರಿ ಕಷ್ಟ ಅಲ್ವ. ಆ ರೋಸು ಹಾಕ್ತಿವ್ ಅಲ್ವ ಇನ್ Rose ನು ಹಾಕ್ತಿರ ನೀವು. ಆಗಿ ಅದು ಸ್ವಲ್ಪ ಅದನ್ ಇದ್ ಮಾಡ್ ಬೇಕಂದ್ರೆ ಬಾರಿ ಕಷ್ಟ ಇದೆ ಸ್ವಲ್ಪ ಅದಕ್ಕೆ.

ಅದೆ ಸ್ವಲ್ಪ late ಆಗ್ ಅಲ್ವ ಫಸಲ್ ಕೊಡೋದ್ ಎಲ್ಲ ಹಾ ಅದು ಬೇರೆ ಮದ್ದ್ ದಿನ ಹೊಡಿ ಬೇಕ್ ಅದಕ್ಕೆ. ಹಾ ಮದ್ದ್ ದಿಸ ಹೊಡಿ ಬೇಕು plus ದು ಬಂದ್ರೆ ಒಳ್ಳೆ ಲಾಭ ಇದೆ ಅಲ್ವ Rose ಹಾಕದ್ರೆ. ಅದೆ ಹಬ್ಬಕ್ ಹಬ್ಬಕ್ ಅಂತು heavy rate ಸಿಗುತ್ತೆ.

ಅದು Daily ಕಿಳ್ದೆ Daily Cut ಮಾಡ್ಕೊಂಡ್ ಹೋಗ್ ಬೇಕು Market ಗೆ Daily ದುಡ್ಡೆ ಅದಿದ್ರೆ.

ಅದನ್ನ ಬೆಳೆಯೋದ್ ಸ್ವಲ್ಪ struggle ಆಗುತ್ತೆ.

ಹ್ಮ್ ನಾವು ಚೆoಡು ಹೂವ್ವ ಚೆoಡು ಹೂವ್ವ ನಾವ್ ಯಾವಾಗ್ ಬೆಳಿತಿವ್ ಅಂತಂದ್ರೆ.

ಹಾ ಈಗ ಏನು ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬ, ದಸರಾ ಹಬ್ಬ ಯಾವಾಗ್ ಬರುತ್ ನೋಡಿ.

ಆ time ಗೆ correct ಆಗಿ ಆಗ್ ಮಾಡ್ ಬೇಕು ಏನು ಚೆoಡು ಹೂವ್ವ ಹೂ ಬಂದಿರಬೇಕು.

ಆ time ಗೆ correct ಆಗಿ ಹೂ ಬರಬೇಕು ಆ time ಗೆ Market ಗೆ ಹಾಕ್ ಬೇಕ್ ನಾವು.

ಹ್ಮ್ ಅದನ್ ನೋಡ್ಕೊಂಡ್ ನಾವ್ ಹೂ ಹಾಕ್ತಿವಿ.

ನಾವೆಲ್ಲಾ ಇದು ಕ್ಯಾಂಟರಲ್ಲಿ ಇಲ್ಲ ಲಾರಿ ಅಲ್ಲಿ ನಾವ್ ಮಾಡ್ಕೊಂಡ್ ಹೋಗಿ ಹೈದರಾಬಾದ್ ಅಲ್ ಮಾರೋದ್ ನಾವು ಹೂ

ಹೈದರಾಬಾದ್ಗ್ ಹಾಕೊಂಡ್ ಹೋಗ್ತಿವಿ ಇಲ್ ಎಲ್ಲೂ Local ಮಾರಲ್ಲ

ಇನ್ನು ಜಾಸ್ತಿ ಆದ್ರೆ ಎಲ್ಲ load ಮಾಡ್ಕೊಂಡ್ ಹೋಗಿ ಹೈದರಾಬಾದ್ಗೆ ಹಾಕ್ತಿವಿ.

ಏನು one night ಎಲ್ಲ twelve hours journey ನೆ ಆಗುತ್ತೆ.

ಅಲ್ಲೆಲ್ಲ one day ಎಲ್ಲ full

ಬರೋದು ಮತ್ತೆ one day ಆಗುತ್ತೆ .

ಹ ಇನ್ನೊಂದ್ ಏನ್ ಗೊತ್ತ ಚೆoಡು ಹೂವ್ವ ಹಾಕದ್ರೆ.

ಅಕಸ್ಮಾತ್ ಆ time ಅಲ್ rate ಸಿಗಲಿಲ್ ಅಂದ್ರು ಕೂಡ.

ನಾವ್ ಆ ಚೆoಡು ಹೂವ್ವ ನ one time cut ಮಾಡ್ತಿವ್ ಅನ್ಕೋ ಹಬ್ಬಕ್ಕೆ

ಅದನ್ನ Market ಗೆ ಹಾಕ್ತಿವಿ ಅಕಸ್ಮಾತ್ ಏನಾದ್ರು rate ಅಷ್ಟೋ ಇಷ್ಟೋ ಸಿಗ್ದಿದ್ರೆ ಪರವಾಗಿಲ್ಲ ಅವಾಗ್ ಸಿಗುತ್ತ್ ಅನ್ಕೋ ಹಬ್ಬಕ್ rate ಇರುತ್ತೆ ಸಿಗುತ್ತೆ .

next time ಹಬ್ಬ ಇರಲ್ವಲ್ಲ next ಹಬ್ಬ ಆದ್ಮೇಲೆ

ಅವಾಗ್ ಏನ್ ಮಾಡ್ತಿವ್ ಗೊತ್ತ ಅದನ್ನ rotri ರೋಟ ವೇಟರ್ ಗೊತ್ತಲ್ವ rotri ಅಂತ ಅಂತಿವಲ್ಲ

ಗೊಬ್ರ ಆಗುತ್ತೆ ನಮ್ಮಗೆ ನಮ್ಮ ಒಳಕ್ಕೆ ಉಪಯೋಗ ಆಗುತ್ತೆ .

ನಿಮ್ ಕಡೆ ಯಾವ್ ರೀತಿ ಇದ್ಯೋ ಗೊತ್ತಿಲ್ಲ ನಮ್ ಕಡೆ ಹೂವ ಹಾಕ್ ರೈತರು ಒಂದ್ intention ಏನ್ ಗೊತ್ತ.